ಈ ಒಂದು ಚಿತ್ರದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರನನ್ನು ಮರ್ದಿಸುವ ಚಿತ್ರಣವಿದೆ.

ಈ ಒಂದು ಚಿತ್ರದಲ್ಲಿ ಒಂದು ತೇರು ಇದೆ ಇದನ್ನು ಬಾವುಟಗಳಿಂದ ಸುತ್ತಲೂ ಅಲಂಕಾರ ಮಾಡಲಾಗಿದೆ.

ಈ ಚರ್ಚೆಗೆ ಸಿ_ಎಸ್_ಐ ಸಂತ ಥಾಮಸ್ ದೇವಾಲಯ ಎಂದು ನಾಮಫಲಕವನ್ನು ಹಾಕಲಾಗಿದೆ. ಇದರ ಮುಂಭಾಗದಲ್ಲಿ ಜನರು ನಿಂತಿದ್ದಾರೆ.

ಈ ಒಂದು ಚಿತ್ರವು ರಾತ್ರಿಯ ವೇಳೆ ತೆಗೆದಂತೆ ಕಾಣಿಸುತ್ತಿದೆ. ಇದು ಒಂದು ಕಾರ್ ನ ಶೋರೂಮ್ ಎಂದು ಕಾಣುತ್ತಿದೆ. ಇದರಲ್ಲಿ ಮೂರು ಕಾರು ಗಳನ್ನು ನಿಲ್ಲಿಸಲಾಗಿದೆ.

ಈ ಒಂದು ಚಿತ್ರದಲ್ಲಿ ಮಳಿಗೆಗಳಿವೆ. ಇದರಲ್ಲಿ ಕಾರ್ಗ ಳನ್ನು ನಿಲ್ಲಿಸಲಾಗಿದೆ. ಇಲ್ಲಿ ಎರಡು ಕಾರು ಗಳಿವೆ. ಇದರ ನಾಮಪಲಕವಾಗಿ ಸತೀಶ್ ಟೈರ್ ಎಂದು ಹಾಕಲಾಗಿದೆ.

ಇದನ್ನು ರಾತ್ರಿಯ ವೇಳೆ ತೆಗೆದಂತೆ ಕಾಣಿಸುತ್ತಿದೆ.